ಕಲೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ ಕಣ್ರೀ ಅದ್ರಲ್ಲೂ ನಮ್ಮ ಭರತನಾಟ್ಯ ಇದೆಯಲ್ಲ ಅದು ನಮ್ಮ ಪ್ರಾಚೀನ ಕಲೆಗಳಿಂದ ಬಂದದ್ದು.

ಮನೆ ಕಟ್ಟೋ ಕನಸು ಎಲ್ಲರಿಗೂ ಇರ್ಬೇಕು ರೀ ಅದ್ರಲ್ಲೂ ನಮ್ದೇ ಆದಂಥ ರೂಮು ಅಂತಿದ್ರೆ ಹೆಂಗಿರುತ್ತೆ ಅಲ್ವಾ? ನಾವ್ ಎಲ್ಲೇ ಇದ್ರೂ ಸ್ವಚ್ಛತೆ ಮೈನ್ಟೈನ್ ಮಾಡಬೇಕು ಸ್ವಚ್ಛತ್ ಇದ್ರೇನೆ ಜೀವನ.

ಜೀವನದಲ್ಲಿ ಮುಂದೆ ಬರಬೇಕು ಅಂತಂದ್ರ ವಿದ್ಯೆ ಬಹಳ ಇಂಪೋರ್ಟೆನ್ಟ್ . ವಿದ್ಯೆ ನೋಡಿ ವಿದ್ಯೆ ಹೋಗ್ಬೇಕು ಅಂತಂದ್ರ ಅದಕ್ಕ ಯಾವಾಗ್ಲೂ ಒಂದ್ ಗೇಟ್ ಅನ್ನೋದು ಇದ್ದೇ ಇರುತ್ತೆ.

ಯಾವಾಗ್ಲೂ ನಾವು ಯಾವದನ್ನು ಉಚಿತವಾಗಿ ಕಲಿಯೋಕಾಗಲ್ಲಎಲ್ಲಾನು ಸ್ವಲ್ಪ ನಾವ್ ಶ್ರಮ ಹಾಕ್ಲೆ ಬೇಕು ಎಲ್ಲ ಬಾಗಿಲು ಬಂದ್ ಆದ್ರೂ ಕೂಡ ವಿದ್ಯೆ ಬಾಗಿಲು ಜ್ಞಾನದ ಬಾಗಿಲು ಯಾವತ್ತು ಬಂದ್ ಆಗಲ್ಲ ಆ--

ಇದನ್ನ ಬಹಳ ಫೇಮಸ್ ಎಲ್ಲಾ ಕಡೆನೂ ಯೂಸ್ ಮಾಡ್ತಾ.ರ ಪಾಪ ಅವುಗಳಿಗೆ ಜೀವ ಸಂಕಟ ಆಗಿರ್ಬಹುದು ಆದ್ರೆ ಮನುಷ್ಯನಿಗೆ ಖುಷಿ ಕೊಡುತ್ತೆ.